ಇದ್ರಿಂದ ನಮ್ಗೆ ಆಕ್ಸಿಜನ್ ಸಿಗತ್ತೆ ಸೊ ನೇಚರ್ ತುಂಬಾ ಚೆನ್ನಾಗಿರತ್ತೆ ಮರಗಳ್ನ ಮನೇಲಿ ನಡಿ ಸೊ --

ಈ ಹೆಕ್ಟಿಕ್ ಲೈಫ್ -ಕಿಂತ ಸ್ಕೂಲ್ ತುಂಬ ಚೆನ್ನಾಗಿರತ್ತೆ ಸೊ ದಯವಿಟ್ಟು ಅದ್ನ ಎಲ್ರು ಅದ್ನ ಎಂಜಾಯ್ ಮಾಡಿ ಸ್ಕೂಲ್ ಲೈಫ್ ನ.

ಇ ಪಿಚರ್ ನಲ್ಲಿ ನ್ಯೂಲಿ ಮ್ಯಾರೀಡ್ ಕಪಲ್ ಫೋಟೋಗ್ ಫೋಸ್ ಕೊಡ್ತಾ ಇದಾವೇ ಸೊ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ.

ಈ ಪಿಚ್ಚರ್ನಲ್ಲಿ ಕಯಾಕಿಂಗ್ ಮಾಡ್ತಾ ಇದ್ದಾರೆ ಎಲ್ರುನೂ ನಾ ನದಿನಲ್ಲಿ ಆ ತುಂಬ ಚೆನ್ನಾಗಿರತ್ತೆ ಸಂಜೆ ಟೈಮಲ್ಲಿ ಕಯಾಕಿಂಗ್ ಮಾಡಾದಿಕ್ಕೆ --

ಅಅ ಚಾನ್ಸ್ ಸಿಕ್ತಗೆಲ್ರು ಕಯಾಕಿಂಗ್ ಮಾದುದಕೆ ಹೋಗಿ ನೀರಲ್ಲಿ ಅಅ ಅದೊಂತರ ಬೇರೆ ಪ್ರಪಂಚತರ ಇರತ್ತೆ.

ಪೆಟ್ರೋಲ್ ರೇಟ್ ತುಂಬಾನೇ ಜಾಸ್ತಿ ಆಗಿದೆ ಬಟ್ ಪೆಟ್ರೋಲ್ ತುಂಬ ಅನಿವಾರ್ಯಮ್ ಎ ಅನ್ಸುತ್ತೆ.

ಅಅ ಪೆಟ್ರೋಲ್ ಇಲ್ಲ ಇಲ್ಲ ಅಂದ್ರೆ ನಾವ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ--

ಸೊ ಆದಸ್ಟು ಕಮ್ಮಿ ತಿನ್ನಿ ಎಲ್ರು ತಿನ್ನಿ ನ ಹೆಳ್ಧಿ ಫುಡ್ನ ತಿನ್ನಿ.